ಸಲಕರಣೆಗಳನ್ನು ಒಂದರ ಪಕ್ಕ ಒಂದು ನೀಟಾಗಿ ಜೋಡಿಸಲಾಗಿದೆ.

ರಸ್ತೆಯ ಮೇಲೆ ಮೂರು ಬಸ್ಸುಗಳಿವೆ ಒಂದು ಖಾಸಗಿ ಬಸ್ಸು ಎರಡು ಸರ್ಕಾರಿ ಬಸ್ಸುಗಳು.

ಆ ಕಟ್ಟಡದ ಕೆಳಗಡೆ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ.

ಗಾಜಿನ ಒಳಗಡೆ ವಿವಿಧ ರೀತಿಯಲ್ಲಿ ತಯಾರು ಮಾಡಿರುವಂತಹ ಕೇಕುಗಳನ್ನು ಇಡಲಾಗಿದೆ.

ದೊಡ್ಡದಾದ ಕಟ್ಟಡಕ್ಕೆ ಒಂದು ನಾಮಫಲಕವನ್ನು ಹಾಕಿದ್ದಾರೆ.

ಬಿಳಿ ಬಣ್ಣದ ಗೋಡೆಗೆ ಟೆಲಿವಿಶನ್ ನೇತು ಹಾಕಿದ್ದಾರೆ.

ಒಂದು ನೀಲಿ ಬಣ್ಣದಿಂದ ನೀರು ಚಿಲುಮೆಗಳು ಮೇಲಕ್ಕೆ ಹೋಗಿ ಕೆಳಗಡೆ ಬೀಳುತ್ತಿದೆ.

ಆ ಹುಡುಗ ಕೆ_ಎ ಸೊನ್ನೆ ಮೂರೂ ಎಂ_ಟಿ ಏಳು ಏಳು ಏಳು ಎಂಬ ನಾಮ ಫಲಕವನ್ನು ಹಿಡಿದಿದ್ದಾನೆ.

ಬಿಳಿ ಬಣ್ಣದ ಗೋಡೆಗೆ ಎರಡು ವ್ಯಕ್ತಿಗಳಿರುವಂತಹ ನಾಮಪಲಕಗಳನ್ನು ಹಾಕಿದ್ದಾರೆ.

ಒಬ್ಬ ವ್ಯಕ್ತಿ ಕೈಯಲ್ಲಿ ಕಂದು ಬಣ್ಣದ ಕಾಗದವನ್ನು ಇಟ್ಟುಕೊಂಡು ಇದ್ದಾನೆ.

ರಸ್ತೆಯ ಮೇಲೆ ಪಾರಿವಾಳಗಳು ಆಹಾರವನ್ನು ತಿನ್ನುತ್ತಿವೆ.

ಕೆಂಪು ಒಂದು ಬಟ್ಟೆ ಮತ್ತು ಹಸಿರು ಬಣ್ಣದ ಬಟ್ಟೆಗಳನ್ನು ನೋಡಬಹುದು.

ಮತ್ತೊಬ್ಬ ವ್ಯಕ್ತಿಯು ಸೊಂಟದ ಮೇಲೆ ಕೈಯನ್ನು ಹಿಡಿದುಕೊಂಡು ಆಕಾಶದ ಕಡೆ ನೋಡುತ್ತಿದ್ದಾನೆ.

ಬೆಳಕು ಬರಲು ಅದಕ್ಕೆ ವಿದ್ಯುತ್ತಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ.

ಒಬ್ಬ ಮಹಿಳೆಯು ಹಸಿರು ಬಣ್ಣದ ದಾವಣಿಯನ್ನು ಹಾಕಿಕೊಂಡಿದ್ದಾಳೆ.

ಪರಂಗಿ ಗಿಡವನ್ನು ನೆಟ್ಟಿದ್ದಾರೆ ತೋಟದ ಸುತ್ತಲೂ ಬಾಳೆಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ.

ದೊಡ್ಡದಾದ ಕಟ್ಟಡದ ಮುಂಭಾಗದಲ್ಲಿ ಮಕ್ಕಳು ಆಟ ಆಡುವ ಮೈದಾನವಿದೆ.

ಕೊಠಡಿಯ ಒಳಗಡೆ ಬೆಳಕು ಬರಲಿ ಎಂದು ಕಿಟಕಿಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ.

ಒಂದು ಕಡೆ ಗಾಡಿಯನ್ನು ನಿಲ್ಲಿಸಿದ್ದಾರೆ ಅದಕ್ಕೆ ಎರಡು ಕನ್ನಡಿ ಗಳಿವೆ.

ಪೆಟ್ರೋಲ್ ಬಂಕಿನ ಪಕ್ಕದಲ್ಲಿ ಮರ ಗಿಡಗಳಿವೆ.

ಎಲ್ಲರನ್ನೂ ವೀಕ್ಷಣೆ ಮಾಡಲು ಸಿ_ಸಿ_ಟಿ_ವಿ ಯನ್ನು ಕ್ಯಾಮೆರಾ ವನ್ನು ಫಿಟ್ ಮಾಡಿದ್ದಾರೆ.

ಒಬ್ಬ ವ್ಯಕ್ತಿಯು ಬಿಳಿ ಅಂಗಿಯನ್ನು ಧರಿಸಿದ್ಧಾರೆ.

ಇಂಪೀರಿಯಲ್ ಕಾಲೇಜ್ ಎಂಬ ನಾಮಪಲಕವನ್ನು ಕಟ್ಟಡದ ಮುಂಭಾಗಕ್ಕೆ ಹಾಕಲಾಗಿದೆ.

ಯೂನಿಯನ್ ಬ್ಯಾಂಕ್ ಹೆಂಬ ನಾಮ ಪಲಕವನ್ನು ಆಕಲಾಗಿದೆ.

ಮತ್ತೊಬ್ಬ ವ್ಯಕ್ತಿಯು ನೆಲದ ಮೇಲೆ ನಡೆದುಕೊಂಡು ಬರುತ್ತಿದ್ದಾನೆ.

ಒಬ್ಬ ವ್ಯಕ್ತಿಯು ಹೆಲ್ಮೆಟ್ ಅನ್ನು ಕೈಯಲ್ಲಿ ಇಟ್ಟಿಕೊಂಡಿದ್ದಾನೆ.

ಕಟ್ಟಡದ ಮುಂಭಾಗಿಲಿಗೆ ಹೂವಿನ ತೋರಣವನ್ನು ಕಟ್ಟಿದ್ದಾರೆ.

ಅವನ ಹಿಂದಗಡೆ ಮತ್ತೊಬ್ಬ ವ್ಯಕ್ತಿಯು ದಿಟ್ಟಿಸಿಕೊಂಡು ನೋಡುತ್ತಿದ್ದಾನೆ.

ಗೋಡೆಯ ಹತ್ತಿರ ಗಾಜಿನ ಫಲಕದ ಮೇಲೆ ಬುದ್ಧನ ವಿಗ್ರಹವನ್ನು ಇಡಲಾಗಿದೆ.

ಜನರೆಲ್ಲರು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ.

ಬಂಡೆಯು ಕಪ್ಪು ಬಣ್ಣದಿಂದ ಕೂಡಿದೆ ಹುಲ್ಲು ಒಣಗಿ ಹೋಗಿದೆ.

ಬೋರ್ಡಿನ ಒಳಗಡೆ ಗಾಜಿನ ಫಲಕದ ಮೇಲೆ ವಿವಿಧ ರೀತಿಯಾದಂತಹ ವಸ್ತುಗಳನ್ನು ಇಟ್ಟಿದ್ದಾರೆ.

ಆಲುಗೆಡ್ಡೆಗಳು ಒಂದರ ಮೇಲೆ ಒಂದು ತುಂಬಾ ತುಂಬಿಕೊಂಡಿವೆ.

ಅಂಗಡಿಯ ಮೊಂಬದಿಯಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ.

ಆಕಾಶದಲ್ಲಿ ಚಂದ್ರ ಅರ್ಥ ಚಂದ್ರಾಕಾರದಿಂದ ಕುಡಿದ್ದಾನೆ.

ಎರಡು ಮರಗಳು ಒಂದು ಗಿಡವು ಇದೆ.

ಎರಡು ಬಸ್ಸುಗಳು ಹಸಿರು ಬಣ್ಣದಿಂದ ಕೂಡಿವೆ.

ಒಂದು ಬಸ್ಸು ಬಿಳಿ ಬಣ್ಣದಿಂದ ಇದೆ.

ಆಕಾಶದಲ್ಲಿ ಸೂರ್ಯನ್ನು ಕೇಸರಿ ಬಣ್ಣದಿಂದ ಪಳಾ ಪಳಾ ಎಂದು ಹೊಳೆಯುತ್ತಿದ್ದಾನೆ.

ಗಾಳಿ ಬರಲಿ ಎಂದು ಪಂಕಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ.

ಗೋಡೆಗೆ ದೇವರ ಫೋಟೋ ವನ್ನು ನೇತು ಹಾಕಿದ್ದಾರೆ.

ಹಳದಿ ಬಣ್ಣದ ಬಾಳೆಹಣ್ಣುಗಳು ಇವೆ ಒಂದು ಪರಂಗಿ ಹಣ್ಣು ಇದೆ.

ನೆಲದ ಮೇಲೆ ರಿಪೇರಿ ಮಾಡುವಂತಹ ಕಾರುಗಳನ್ನು ನಿಲ್ಲಿಸಿದ್ದಾರೆ.

ಒಂದು ಕಾರಿನಿಂದ ಚಕ್ರವು ಕೆಳಗಡೆ ಬಿದ್ದಿದೆ ಅದರ ತಂತಿಗಳು ಹೊರಗಡೆ ಬಂದಿವೆ.

ತಾಯಿಯು ತ್ರಿಶೂಲವನ್ನು ಹಿಡಿದು ರಾಕ್ಷಸನನ್ನು ಸಂಹರಿಸುತ್ತಿದ್ದಾಳೆ.

ತಾಯಿಯು ತುಂಬ ಕೈಗಳ್ಳಿ ಆಯುಧಗಳನ್ನು ಹಿಡಿದುಕೊಂಡಿದ್ದಾಳೆ.

ಎಲ್ಲಾ ದೇವರುಗಳು ಹೂವಿನ ಹಾರವನ್ನು ಹಾಕಿಕೊಂಡಿದ್ದಾರೆ.

ಹಳೆಯದಾದ ಕಟ್ಟಡದ ಹಿಂದೆಗಡೆ ಒಂದು ದೊಡ್ಡದಾದ ಮರವೊಂದಿದೆ.

ಒಬ್ಬ ವ್ಯಕ್ತಿಯು ಬಿಳಿ ಅಂಗಿಯನ್ನು ಹಾಕಿಕೊಂಡು ನಿಂತುಕೊಂಡಿದ್ದಾನೆ ಅವನಿಗೆ ಎದುರಾಗಿ ಹಲವಾರು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ.